ಏಕೆಂದರೆ ಇಲ್ಲಿ ಮೆಕಾನಿಕ್ ಮಾಡಲು ಬಳಸುವ ವಸ್ತುಗಳನ್ನು ಹಾಕಿರುವುದನ್ನು ಕಾಣಬಹುದಾಗಿದೆ.

ಈ ಚಿತ್ರವನ್ನು ನಾವು ಗಮನಿಸಿ ನೋಡಿದರೆ ಇಲ್ಲಿ ನಾವು ಗೋಲ್ಡನ್ ಸೀ ಫುಡ್ಸ್ ಎಂದು ಬರೆದು ಬೋರ್ಡ್ ಹಾಕಿ ಇಟ್ಟಿರುವುದನ್ನು ಕಾಣಬಹುದಾಗಿದೆ.

ಹಾಗೆ ಹಲವಾರು ಮನುಷ್ಯರನ್ನು ಸಹ ನಾವು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಇದು ಒಂದು ರೂಮ್ ಎಂದು ನಾವು ಭಾವಿಸಬಹುದಾಗಿದೆ.

ಹಾಗೆ ಎಲ್ಲಾ ಪುಸ್ತಕಗಳನ್ನು ಅಚ್ಚುಕಟ್ಟಾಗಿ ಜೋಡಿಸಿರುವುದನ್ನು ಸಹ ನಾವು ಕಾಣಬಹುದಾಗಿದೆ.

ಹಾಗೆ ಇಲ್ಲಿ ಸೈನಿಕ್ ಸೈಕಲ್ ಮಾರ್ಟ್ ಎಂದು ಬರೆದು ಬೋರ್ಡ್ ಹಾಕಿರುವುದನ್ನು ಸಹ ಕಾಣಬಹುದಾಗಿದೆ.

ಗೆ ಗಮನಿಸಿ ನೋಡಿದರೆ ದೇವರ ಮೂರ್ತಿಗಳನ್ನು ಸಹ ಕಾಣಬಹುದಾಗಿದೆ.

ಈ ಹಲವಾರು ಕುರ್ಚಿಗಳು ಹಾಗೆ ಒಂದು ಟೇಬಲ್ ಅನ್ನು ಕಾಣಬಹುದಾಗಿದೆ.

ಇದು ಒಂದು ಹಳೆಯ ದೇವಸ್ಥಾನವೆಂದು ಕಾಣಬಹುದು.

ಹಾಗೆ ಗಮನಿಸಿ ನೋಡಿದರೆ ಒಂದು ಪಾನಿ ಪೂರಿ ಶಾಪ್ ಎಂದು ಕಾಣಬಹುದಾಗಿದೆ.

ಹಾಗೆ ಹಲವಾರು ಹೂವಿನ ಹಾರಗಳನ್ನು ಸಹ ಕಾಣಬಹುದಾಗಿದೆ.

ಹಾಗೆ ಎಲ್ಲವನ್ನು ಹೆಚ್ಚುಕಟ್ಟಾಗಿ ಜೋಡಿಸಿರುವುದನ್ನು ಸಹ ನಾವು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಹಾಗೆ ಇದು ಒಂದು ಮಸೀದಿ ಎಂದು ನಾವು ಭಾವಿಸಬಹುದು.

ಹಾಗೆ ಹಲವಾರು ಜನರು ನಿಂತಿರುವುದನ್ನು ಕಾಣಬಹುದಾಗಿದೆ.

ಹಾಗೆ ಒಬ್ಬ ಮನುಷ ಕುಳಿತಿರುವುದನ್ನು ಕಾಣಬಹುದಾಗಿದೆ.

ತಿಳಿ ಹಲವಾರು ಜನರು ನಿಂತು ಜೀಸಸ್ ಹತ್ರ ಏನು ಪ್ರಾರ್ಥನೆ ಮಾಡುತ್ತಿರುವುದನ್ನು ಕಾಣಬಹುದಾಗಿದೆ.

ಇಲ್ಲಿ ತ್ರೀ ಸಿಕ್ಸಟಿ ಸಲೋನ್ ಏ ಫ್ಯಾಮಿಲಿ ಸಲೋನ್ ಎಂದು ಬರೆದು ಬೋರ್ಡ್ ಹಾಕಿರುವುದನ್ನು ಕಾಣಬಹುದಾಗಿದೆ.

ಇಲ್ಲಿ ಹಲವಾರು ಬೋರ್ಡ್ ಗಳಿರುವುದನ್ನು ನಾವು ಕಾಣಬಹುದಾಗಿದೆ.

ಇಲ್ಲಿ ನಾನಾ ತರಹದ ಕೇಕ್ ಗಳನ್ನು ಇಟ್ಟಿರುವುದನ್ನು ಸಹ ನಾವು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಹಾಗೆ ಗಮನಿಸಿ ನೋಡಿದರೆ ಒಂದು ಎ_ಸಿ ಹಾಗು ಹಲವಾರು ಬಲ್ಬ್ ಗಳನ್ನ ಸಹ ಕಾಣಬಹುದಾಗಿದೆ.

ಹಾಗೆ ಒಂದು ಕೇಕ್ ಟೇಬಲ್ ಮೇಲೆ ಇಟ್ಟಿರುವುದನ್ನು ಕಾಣಬಹುದು.

ಈ ಚಿತ್ರವನ್ನು ನಾವು ಗಮನಿಸಿ ನೋಡಿದರೆ ಇಲ್ಲಿ ಒಂದು ದೊಡ್ಡ ಕಟ್ಟಡವನ್ನು ಕಾಣಬಹುದು.

ಹಿಲ್ಲಿ ಹಲವಾರು ಜನರನ್ನು ನಾವು ಕಾಣಬಹುದಾಗಿದೆ.

ಈ ಚಿತ್ರವನ್ನು ನಾವು ಗಮನಿಸಿ ನೋಡಿದರೆ ಇದು ಒಂದು ಆಫೀಸ್ ಎಂದು ನಾವು ತಿಳಿಯಬಹುದಾಗಿದೆ.